ಆ ಮಸೀದಿಯ ಬಾಲ್ ಬಾಗಿಲು ಒಂದು ಬಾಗಿಲು ಮುಚ್ಚಿದೆ.

ಇಲ್ಲಿ ಅದ್ ಅ ಎಳು ಬೈಕ್ ಗಳಿವೆ.

ಮತ್ತು ಇಲೊಂದು ದೊಡ್ಡ ಬ್ಯಾಟರಿ ಇದೆ ಅದರ ಮೇಲೆ ಒಂದು ಡ್ರೈ ಬಾಕ್ಸ್ ಇದೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಬಗ್ಗಿ ಕೆಲಸ ಮಾಡುತ್ತಿದ್ದಾರೆ.

ಇಲ್ಲಿ ಕಲ್ಲಿನಿಂದ ಮಾಡಲ್ಪಟ್ಟಿರುವಂತ ಗ್ರಾನೆಟ್ ಕಲ್ಲುಗಳಿಗೆ--

ಜ್ಯೋತಿ ಹ್ಯಾಂಡ್ಲೂಮ್ ವರ್ಕ್ಸ್ ಎಂಬ ಒಂದು ಇದು ಒಂದು ಶಾಪ್ ಆಗಿದ್ದು ಇದರ ಒಳಗಡೆ ಒಬ್ಬ ವ್ಯಕ್ತಿಯು ಇದ್ದಾನೆ.